ತೋಟಗಾರಿಕೆ ಇಲಾಖೆ ಆಗಿದರೆಂಬ ಇಲ್ಲಿ ವ ಬಗೆ ಬಗೆಯಾದ ಗಿಡಗಳನ್ನು ನೆಡೆಸಿರುತ್ತಾರೆ.

ಇದು ಒಂದು ಆಟೋ ರಿಕ್ಷಾ ತರ ಕಾಣುತ್ತದೆ ಜನರು ತಮ್ಮ ಅಹ್ ಹೆವಿ ಆದ ಸಾಮಾನುಗಳನ್ನು ಸಾಗಿಸಲು ಇದನ್ನು ತಮಗೆ ಅನುಕೂಲ ತಕ್ಕ ಹಾಗೆ ಉಪಯೋಗ ಮಾಡಿಕೊಳ್ಳುತ್ತಾರೆ .

ಕೆಲಸಗಳನ್ನು ಮಾಡುತ್ತಾರೆ ಹಾಗೆಯೇ ಇದು ಒಂದು ಅಹ್ ದೂರದ ಪ್ರದೇಶದಲ್ಲಿ ಇರುತ್ತದೆ .

ಎಲ್ಲಾರ್ ಕೂಗುಳಿತುಕೊಂಡು ತಮ್ಮ ಫೋಟೋವನ್ನು ತೆಗೆಸಿಕೊಂಡು ಸಂತೋಷವನ್ನು ಕಳೆಯುತ್ತಾರೆ.